ಇಲ್ಲಿ ಒಂದು ದೊಡ್ಡ ಸಮುದ್ರವಿದೆ ಆ ಸಮುದ್ರದ ಓಳಗಡೆ ಬಹಳಷ್ಟು ನೀರು ಇವೆ.

ಇಲ್ಲಿ ಒಳಗೆ ಹೋಲು ದಾರಿ ಇದೆ ಇಲ್ಲಿ ಒಬ್ಬ ಮನುಷ್ಯನಿದ್ದಾನೆ.

ಹಾಗು ಹಿಂದೆ ಸುತ್ತ ಮುತ್ತಲು ಗಿಡ ಮರಗಳಿವೆ.

ಹಾಗೂ ಇಲ್ಲಿ ಶೆಟರ್ ಇದೆ ಹಾಗೂ ಇಲ್ಲಿ ಫ್ಯಾನ್ ಇದೆ.

ಇಲ್ಲಿ ರಸ್ತೆ ಇದೆ ಈ ರಸ್ತೆಯ ಮೇಲೆ ಬಹಳಷ್ಟು ಜನರು ಇದ್ದಾರೆ.

ಹಾಗೂ ಇಲ್ಲಿ ಬಿಳಿ ಬಣ್ಣದ ಚಾಪೆಗಳಿವೆ.

ಇಲ್ಲಿ ಒಂದು ಅಂಗಡಿ ಇದೆ ಈ ಅಂಗಡಿಯಲ್ಲಿ ಬಹಳಷ್ಟು ವಸ್ತುಗಳಿವೆ.